ನಮಸ್ತೆ ಸ್ನೇಹಿತರೆ ನಾವು ಇಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ನೋಡಕ್ ಹೊಂತೀವ್ರಿ ಈ ಕಲ್ಯಾಣ ಮಂಟಪದ ಒಳಗಡೆ ಎಲ್ಲರೂ ಬಂದು ಮದುವೆ ಮಾಡ್ಕೊತಾರ್ ರೀ.

ಎಲ್ಲರಿಗೂ ನಮಸ್ಕಾರಿ ನಾವು ಇಲ್ಲಿ ಒಂದು ಗುಡ್ಡ ನೋಡಕ್ ಹೊಂತೀವ್ರಿ ಈ ಗುಡ್ಡ ಪೂರಾ ಹಚ್ಚ ಹಸಿರು ಅಯ್ತ್ರಿ --

ಎಲ್ಲರಿಗೂ ನಮಸ್ಕಾರ ರೀ ನಾವು ಇಲ್ಲಿ ಒಂದು ಕೆ.ಟಿ.ಎಂ ಬೈಕ್ ಷೋರೂಮ್ ಅನ್ನು ನೋಡಕ್ ಹೊಂತೀವ್ರಿ ಈ ಕೆ.ಟಿ.ಎಂ ಬೈಕ್ ಷೋರೂಮ್ ನೋಡಾಕ ಬಹಳ ದೊಡ್ಡದು ಅಯ್ತ್ರಿ --

ಆಮೇಲೆ ಈ ಕಲ್ಯಾಣ ಮಂಟಪ ಹೆಂಗ್ ಅಯ್ತಿ ಅಂತ ಅಂದ್ರೆ ಇದು ಫ್ಲವರ್ಸ್ ಇಂದಾನೆ ಇದನ್ನ ಡೆಕೋರೇಷನ್ ಮಾಡ್ಯರಿ ಆಮೇಲೆ --

ಯೋಗಾಸನ ಸ್ಟಾರ್ಟ್ ಮಾದೋದ್ಕಿಂಥ ಮುಂಚೆ ಮೊದಲು ರಿಲೀಫ್ ಆಗ್ತಾರೆ ರಿಲೀಫ್ ಆಗಿ ಆಮ್ಯಾಕ್ ಯೋಗಾಸನ ಮಾಡೋಕ್ ಸ್ಟಾರ್ಟ್ ಮಾಡ್ತರ್ ರೀ.

ಎಲ್ಲರಿಗೂ ನಮಸ್ಕಾರ ರೀ ನಾವು ಇಲ್ಲಿ ಒಂದು ಮನಿ ನೋಡಕ್ ಹೊಂತೀವ್ರಿ ಈ ಮನಿಯಾಗ --

ಎಲ್ಲರಿಗೂ ನಮಸ್ಕಾರ ರೀ ನಾವು ಇಲ್ಲಿ ಒಂದು ಹೊಲ ನೋಡೋಕ್ ಹೊಂತೀವ್ರಿ ಈ ಹೊಲದಾಗ ಬಹಳ ಜನ ಅಯ್ತ್ರಿ ಆಮೇಲೆ ಹೊಲ್ದಗೆ ಯಾರು ಜನ ಇಲ್ರಿ ಆದ್ರೆ ಇಲ್ಲಿ ಗಿಡ ಮರಗಳು ಬಹಳ ಅದಾವ್ ರೀ.

ಈವಾಗ ಈ ಥರ ಅಂತ ದೇವಸ್ಥಾನ ಏನ್ ಹಿಂಗ್ ಕಲ್ಲಿನಿಂದ ಯಾರಿಗೂ ಕಟ್ಟೋಕ್ ಆಗೋದಿ ಲ್ರಿ ಕಟ್ಟಿದ್ರು ಅವ್ರ ಹಂಗ ಕಟ್ಟೋಕ್ ಆಗಲರಿ ಯಾಕ್ ಅಂತ ಅಂದ್ರ ಆವಾಗಿನ ಶಿಲ್ಪಿಗಳು ಹಂಗ್ ಇದ್ರಿ-

ಎಲ್ಲರಿಗೂ ನಮಸ್ಕಾರ ರೀ ನಾವು ಇಲ್ಲಿ ಛತ್ರಪತಿ ಶಿವಾಜಿಯ ಮೂರ್ತಿಯನ್ನು ನೋಡಕ್ ಹೊಂತೀವ್ರಿ ಈ ಛತ್ರಪತಿ ಶಿವಾಜಿ --

ಜೋಗ್ ಜಲಪಾತ ಅಂದ್ರಿ ಜೋಗ್ ಜಲಪಾತ ರಾಜ ರಾಣಿ ರೋರೆರ್ ರಾಕೆಟ್ ಅಂತ ಅಂದ್ ಮತ್--

ಈ ದ್ವಜಾದ್ ಕಂಬಾ ದೊಳಗಡೆ ಜನವರಿ ಇಪ್ಪತ್ತಾರಕ್ಕ ಧ್ವಜಾರೋಹಣ ಮಾಡ್ತರ್ ರೀ ಆಮೇಲೆ ಜನವರಿ ಇಪ್ಪತ್ತಾರ ಆದ್ಮೇಲೆಂ --

ಈ ಹೂವಿನ ಗಿಡನೆ ಬಹಳ ತರದ್ ಹೂಗಳು ಸಿಗ್ತಾವ್ ರೀ ಗುಲಾಬಿ ಹೂವು ಅದರಿ ಚೆಂಡು ಹೂ ಅದರಿ ಮತ್ ಮಲ್ಲಿಗೆ ಹೂ ಅದಾವ್ ರೀ ಬಹಳ ತರದ್ ಹೂಗಳ್ ಅದಾವ್ ರೀ ಇಲ್ಲೇ --

ತರಕಾರಿಗಳನ್ನ ಮಾರಾಟ ಹೆಂಗ್ ಮಾಡ್ತಾರಾ ಅಂತ ಅಂದ್ರ ಒಬ್ಬರಿಗೊಬ್ಬರು ಕಾಂಪಿಟಿಶನ್ ಮಾರಾಟ ಮಾಡಿರ್ತಾರೆಯಾಕ್ ಅಂತ ಅಂದ್ರೆ ಎಲ್ಲರೂ ಇಲ್ಲಿ --

ಹಂಪಿ ಒಳಗಡೆ ಇರ್ತಕ್ಕಂಥ ವಿರೂಪಾಕ್ಷ ಸ್ವಾಮಿ ನಾರಾಯಣ ದೇವಸ್ಥಾನದ ಎದುರುಗಡೆ ಈ ಒಂದ ಕಲ್ಲಿನ ರಥ ನೋಡಬಹುದು ನಾವು.

ಸ್ಲೇಟು ಗಳು ನಮಸ್ಕಾರ ನಾವು ಇಲ್ಲಿ ಕೆಫ್ ಕಾಫಿ ಅಂತ ಒಂದು ಕಾಫಿ ಶಾಪ್ ನ ನೋಡಕ್ ಹೊಂಥರ್ ರೀ ಈ ನಮ್ಮ ಊರ್ ಕಡೆ ಎಲ್ಲ --

ಚಾ ನು ಜಾಸ್ಟ್ ಮಾಡ್ ಕೊಡ್ತರ್ ರೀ ಮತ್ ಅದ್ ನಮ್ ಊರಲ್ಲಿ ಇರತಕ್ಕಂಥ ಚಾ ಅಂಗಡಿನೂ ಅಷ್ಟೊಂದ್ ಏನು --

ಈ ಮನಿ ಕಟ್ಟಾ ಗಿಲಾ ಏನ್ ಮಾಡ್ತರ್ ರೀ ಇಲ್ಲಿ ಎಲ್ಲ ಮನಿ ಕಟ್ಟೋದ್ ಆಗೇತಿ ಈಗ ಗಿಲಾ ಏನ್ ಮಾಡಕ್ ಹೊಂಥಾರಿ ಗಿಲಾ ಏನ್ ಮಾಡಿ ಅದನ್ನ ಪುರ--

ಈಬಾತ್ ಕೋಳಿ ಕಾಲು ಚಪ್ಪಟೆ ಆಕಾರದಗೆ ಇರತೈತ್ರಿ ಯಾಕಂತ ಅಂದ್ರ ಅವು ನೀರೊಳಗ ಈಜ್ಬೇಕು ಅಂತ ಅಂದ್ರ ಅವು ಕಾಲೆಲ್ಲ ಚಪ್ಪಟೆ ಆಗಿರತೈತ್ರಿ.

ಇದು ನೋಡಾಕ ಬಹಳ ಚಲೋ ಅಯ್ತ್ರಿ ಆಮೇಲೆ ಇದನ್ನ ಕೆತ್ತನೆ ಮಾಡಿದವ್ರು --

ಇದು ನೋಡಕ್ ಹೊಂತ್ರಿ ಅಂದ್ರೆ ಪುಟ್ಬಾಲ್ ಗ್ರೌಂಡ್ ನೋಡಕ್ ಹೊಂತೀವ್ರಿ ಈ ಪುಟ್ಬಾಲ್ ನ ಆಡಾಕ ಒಟ್ಟು ಹನ್ನೊಂದು ಜನ ಬೇಕಾಗಿ ಇರತೈತಿ ರೀ .

ಕ್ರಿಕೆಟ್ ಬಹಳ ಚಲೋ ಆಡಾಕ್ ಹೊಂಥರ್ ರೀ ಯಾಕ ಅಂತ ಅಂದ್ರೆ ಈ ಊರಲ್ಲಿ ನಿಂತಿರೋ ಪ್ಲೇಯರ್ಸ್ ನೋಡ್ಬೇಕಾಗಿ ಇರ್ಬಹುದು ನೀವು --

ಯಾಕ್ ಅಂತ ಅಂದ್ರೆ ನಮಗೆ ಹೆಂಗ್ ಬೇಕು ಅದನ ಒಳಗಡೆ ನಾವು ಕಟ್ಟಿಂಗ್ ಮಾಡಿಸ್ಕೊಂಡ್ ಇರ್ತೀವಲ್ಲ ಅದನ ನೋಡಾಕ ಬಹಳ ಚಲೋ ಕಾಣಿಸತೈತಿ ಅಂದ್ರೆ-

ಬರಿ ನಾವು ಇಲ್ಲಿ ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ ನೋಡಕ್ ಹೊಂತೀವ್ರಿ ಈ ಪೋಸ್ಟ್ ಆಫೀಸ್ ಒಳಗಡೆ ಒಂದು --

ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು ಅಂದ್ರ ಕನಿಷ್ಠ ಮಿನಿಮಂ ಥ್ರೀ ಡೇಸ್ ಆದ್ರೂ ಟೈಮ್ ತೊಗಲತೇತ್ರಿ ಇದು.